ಕಟ್ಟದಕ್ಕೆ ಬಹಳಷ್ಟು ಕಿಟಕಿಗಳು ಇವೆ ಮತ್ತು ಬಾಗಿಲುಗಳು ಇವೆ.

ಈ ಜಾಗದಲ್ಲಿ ಸುತ್ತಮುತ್ತದಲ್ಲಿ ಬಹಳಷ್ಟು ಮರಗಿಡಗಳು ಬೆಳೆದು ನಿಂತಿವೆ.

ಈ ಬಸ್ ಸ್ಟಾಂಡ್ ನಲ್ಲಿ ಬಹಳಷ್ಟು ಜನರು ಇವೆ.

ಈ ಮಜೀದ್ ನಲ್ಲಿ ಬಹಳಷ್ಟು ಫ್ಯಾನ್ಸ್ ಗಳುನ್ನು ಲೈಟ್ಸ್ ಗಳನ್ನು ಹಚ್ಚಿದ್ದಾರೆ.

ಮತ್ತು ಇಲ್ಲಿ ಫೋನ್ ನಂಬರ್ಸ್ ಗಳನ್ನು ಕೂಡ ಬರೆದಿದ್ದಾರೆ.

ಈ ಮಂದಿರ್ ನಲ್ಲಿ ಬಹಳಷ್ಟು ಕಬ್ಬಿಣ ಕಂಬಗಳು ಇವೆ.

ಮತ್ತು ಇಲ್ಲಿ ಎಗ್ ಟ್ರೇಯ್ಸ್ ಕೂಡ ಕಾಣುತ್ತಿವೆ.

ಕೆಳಗಡೆ ಸತ್ಯಮೇವ ಜಯತೆ ಎಂದು ಪೋಸ್ಟರ್ ಹಚ್ಚಿದ್ದಾರೆ.

ಈ ಸ್ಕೂಲ್ ಗೆ ಬಹಳಷ್ಟು ಕಿಟಕಿಗಳು ಇವೆ ಮತ್ತು ಒಂದು ದೊಡ್ಡ ಬಾಗಿಲು ಇದೆ.

ಈ ಲೈಬ್ರರಿನಲ್ಲಿ ಬಹಳಷ್ಟು ಕಬೋರ್ಡ್ಸ್ ಗಳು ಇವೆ.

ಇಲ್ಲಿ ನೀರಿನ ಬಾಟಲ್ಸ್ ಗಳು ಕೂಡ ಕಾಣಸ್ತಾಇದೆ.

ಇಲ್ಲಿ ಒಂದು ದೊಡ್ಡ ಕಟ್ಟಡ ಇದೆ.

ಮತ್ತು ಇಲ್ಲಿ ವಿದ್ಯುತ್ ಕಂಬಗಳು ಕೂಡ ಕಾಣಿಸ್ತಾ ಇದೆ.

ಮೇಲೆ ಬಹಳಷ್ಟು ಲೈಟ್ಸ್ ಗಳನ್ನು ಹಚ್ಚಿದ್ದಾರೆ.

ಗೋಡೆಯ ಮೇಲೆ ಒಂದು ಸ್ವಿಚ್ ಬೋರ್ಡ್ ಇದೆ ಮತ್ತೊಂದು ಗೋಡೆಗೆ ಒಂದು ಸ್ಕ್ಯಾನರ್ ಹಚ್ಚಿದ್ದಾರೆ.

ಈ ರಸ್ತೆಯ ಮೇಲೆ ಬಹಳಷ್ಟು ವಾಹನಗಳನ್ನು ಇಟ್ಟಿದ್ದಾರೆ.

ಮತ್ತು ಒಂದುದು ಅಂಗಡಿ ಕೂಡ ಕಾಣಿಸ್ತಾ ಇದೆ.

ಸುತ್ತ ಮುತ್ತಲು ಬಹಳಷ್ಟು ಗಿಡ ಮರಗಳು ಕಾಣಸ್ತಾ ಇದೆ.

ಇಲ್ಲಿ ಒಂದು ಕಟ್ಟಡ ಇದೆ ಈ ಕಟ್ಟಡಕ್ಕೆ ಕಿಟಕಿಗಳು ಕೂಡ ಕಾಣಿಸ್ತಾಯಿದೆ ಇಲ್ಲಿ ಬಹಳಷ್ಟು ಜನರು ಇವೆ.

ಇಲ್ಲಿ ಒಂದು ಪಬ್ಲಿಕ್ ಪ್ಲೇಸ್ ಇದೆ ಈ ಪಬ್ಲಿಕ್ ಪ್ಲೇಸ್ ನಲ್ಲಿ ಎರಡ್ ಮೂರು--

ಈ ಕೊನೆಯಲ್ಲಿ ಒಬ್ಬ ಮನುಷ್ಯ ಇದೆ.

ಮತ್ತು ಮುಂದೆ ಬಹಳಷ್ಟು ಸಾಮಾನ್ ಗಳನ್ನು ಇಟ್ಟಿದ್ದಾರೆ.

ಬಸ್ ಮೇಲೆ ಬಂಡಿಪುರ್ ಟೈಗರ್ ರಿಸರ್ವ್ ಎಂದು ಬರೆದಿದ್ದಾರೆ.

ಇಲ್ಲಿ ಒಂದು ಬೇಕರಿ ಯ ಕೌಂಟರ್ ಇದೆ.

ಈ ಕೌಂಟರ್ ನಲ್ಲಿ ಬಹಳಷ್ಟು ಕೇಕ್ಸ್ ಗಳನ್ನು ಇಟ್ಟಿದ್ದಾರೆ.

ಈ ಡ್ಯಾಂ ನಲ್ಲಿ ನೀರು ಹರಿಯುತ್ತಿದೆ.

ಈ ಜಾಗದಲ್ಲಿ ಬಹಳಷ್ಟು ವಿದ್ಯುತ್ ಕಂಬಗಳು ಕೂಡ ಕಾಣಿಸ್ತಾ ಇದೆ.

ಈ ಜಾಗದಲ್ಲಿ ಬಹಳಷ್ಟು ವೈಯರ್ಸ್ ಗಳು ಇವೆ.

ಇಲ್ಲಿ ಒಂದು ಸುಂದರವಾದ ಚಿತ್ರವಿದೆ ಈ ಚಿತ್ರದಲ್ಲಿ ಒಂದು ಶಾಂತ್ ಜಾಗವಿದೆ ಈ ಜಾಗದಲ್ಲಿ ಒಂದು ನದಿ ಕಾಣಿಸ್ತಾ ಇದೆ ಈ ನದಿಯಲ್ಲಿ ನೀಯು ಹರಿಯುತ್ತಿದೆ ಇಲ್ಲಿ ಒಂದು--

ಮತ್ತು ಮತ್ತೊಂದು ಅಂಗಡಿಯಲ್ಲಿ ಬಹಳಷ್ಟು ಕಾಟನ್ಸ್ ಗಳು ಕಾನಸ್ತಾ ಇದೆ.

ಈ ಬ್ಯಾಂಕ್ ಮೇಲೆ ಎಸ್_ಬಿ_ಐ ಬ್ಯಾಂಕ್ ಎಂದು ದೊಡ್ಡ ಪೋಸ್ಟರ್ ಹಚ್ಚಿದ್ದಾರೆ.

ಇಲ್ಲಿ ಮೂರು ನಾಲ್ಕು ಜನರು ನಿಂತಿದ್ದಾರೆ.

ಈ ಆಫೀಸ್ ಗೆ ಒಂದು ಕಿಟಕಿ ಇದೆ.

ಮುಂದೆ ಬಹಳಷ್ಟು ಪೋಸ್ಟರ್ಸ್ ಗಳನ್ನು ಹಚ್ಚಿದ್ದಾರೆ.

ಸ್ಟೇಜ್ ಮೇಲೆ ಒಂದು ಡ್ರಾಮಾ ಮಾಡಿದ್ದಾರೆ.

ಇಲ್ಲಿ ಒಂದು ಯೆಲ್ಲೋ ಬಣ್ಣದ ದೊಡ್ಡ ಕಟ್ಟದ ಇದೆ.

ಈ ಕಟ್ಟಡಕ್ಕೆ ಬಹಳಷ್ಟು ಕಿಟಕಿಗಳು ಇವೆ.

ಅದರ ಪಕ್ಕದಲ್ಲಿ ಒಂದು ವಿದ್ಯುತ್ ಕಂಬ ಇದೆ.